ಸಿ ಮತ್ತು ಸಿ ಪ್ಲಸ್ ಪ್ಲಸ್ ಸಿಎ ನಲ್ಲಿ ಇಂಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಆಪರೇಟರ್ ಗಳು ಎಂಬ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿಯುವ ಅಂಶಗಳು160 ಇಂಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಆಪರೇಟರ್ ಗಳು ಪ್ಲಸ್ ಪ್ಲಸ್ ಉದಾಹರಣೆಗೆ a ಎ ಪ್ಲಸ್ ಪ್ಲಸ್ ಇದು ಪೋಸ್ಟ್ ಫಿಕ್ಸ್ ಇಂಕ್ರಿಮೆಂಟ್ ಆಪರೇಟರ್ a ಇದು ಪ್ರಿಫಿಕ್ಸ್ ಇಂಕ್ರಿಮೆಂಟ್ ಆಪರೇಟರ್ ಮೈನಸ್ ಮೈನಸ್ ಆ ಇದು ಪೋಸ್ಟ್ ಫಿಕ್ಸ್ ಡಿಕ್ರಿಮೆಂಟ್ ಆಪರೇಟರ್ a ಇದು ಪ್ರಿಫಿಕ್ಸ್ ಡಿಕ್ರಿಮೆಂಟ್ ಆಪರೇಟರ್
ನಾವು ಟೈಪ್ ಕಾಸ್ಟಿಂಗ್ ನ ಬಗ್ಗೆಯೂ ತಿಳಿಯೋಣ
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಆಪರೇಟಿಂಗ್ ಸಿಸ್ಟಮ್ನ1110 ನೇಆವೃತ್ತಿ ಮತ್ತು gccಮತ್ತುgಕಂಪೈಲರ್ನ461 ನೇಆವೃತ್ತಿಯನ್ನು ಅನ್ನು ಉಪಯೋಗಿಸಿದ್ದೇನೆ
ಆಪರೇಟರ್ ಆಪರಂಡ್ ನ ಮೌಲ್ಯಕ್ಕೆ ಒಂದನ್ನು ಸೇರಿಸುತ್ತದೆ
a ಮತ್ತು a ಎಂದರೆ a ಈಸ್ ಏಕ್ವಲ್ ಟು a ಪ್ಲಸ್ ಒಂದು ಎಂದರ್ಥ
ಆಪರೇಟರ್ ಆಪರಂಡ್ ನ ಮೌಲ್ಯದಲ್ಲಿ ಒಂದನ್ನು ಕಡಿಮೆ ಮಾಡುತ್ತದೆ
ಆ ಮತ್ತು a ಎಂದರೆ a ಈಸ್ ಏಕ್ವಲ್ ಟು a ಮೈನಸ್ ಒಂದು ಎಂದರ್ಥ
ನಾನೀಗ ಇಂಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಆಪರೇಟರ್ ಗಳನ್ನು ಉಪಯೋಗಿಸುವ ಬಗೆಯನ್ನು c ಪ್ರೊಗ್ರಾಮ್ ನ ಸಹಾಯದಿಂದ ತೋರಿಸುತ್ತೇನೆ
ನಾನೀಗಾಗಲೇ ಪ್ರೊಗ್ರಾಮ್ ಅನ್ನು ಬರೆದಿದ್ದೇನೆ ಹಾಗಾಗಿ ಕೋಡ್ ಅನ್ನು ವಿವರಿಸುತ್ತೇನೆ
ಇಂಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಆಪರೇಟರ್ ಗಳನ್ನು c ಯಲ್ಲಿ ಉಪಯೋಗಿಸಲು ಇಲ್ಲಿ ಕೋಡ್ ಇದೆ
ಇಲ್ಲಿ a ಎಂದು ಒಂದು ಇಂಟಿಜರ್ ವೇರಿಯೇಬಲ್ ಅನ್ನು ತೆಗೆದುಕೊಂಡಿದ್ದೇನೆ ಮತ್ತು ಇದರ ಮೌಲ್ಯ ಒಂದು
ಈ ರೀತಿಯಾಗಿ a ನ ಮೌಲ್ಯದಲ್ಲಾಗುವ ಬದಲಾವಣೆಗಳನ್ನು ನಾವು ಗಮನಿಸಬಹುದು
ಈ ರೀತಿ ಮಾಡುವುದರಿಂದ ಆಪರೇಟರ್ ಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ಸುಲಭವಾಗಿ ತಿಳಿಯಬಹುದು
ಪೋಸ್ಟ್ ಫಿಕ್ಸ್ ಇಂಕ್ರಿಮೆಂಟ್ ಆಪರೇಟರ್ ಹೇಗೆ ಕೆಲಸ ಮಾಡುತ್ತದೆ ಎಂದು ನೋಡೋಣ
ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ಔಟ್ ಪುಟ್ ಒಂದು
ಮೌಲ್ಯ ಬದಲಾಗುವುದಿಲ್ಲ
ಏಕೆಂದರೆ ಆಪರಂಡ್ ನ ಮೌಲ್ಯವನ್ನು ಪ್ರಿಂಟ್ ಮಾಡಿದ ನಂತರ ಪೋಸ್ಟ್ ಫಿಕ್ಸ್ ಆಪರೇಶನ್ ಆಗುತ್ತದೆ
a ನ ಮೇಲೆ ಯಾವುದಾದರೂ ಆಪರೇಶನ್ ಮಾಡುವುದಿದ್ದರೆ ಅದು ಸದ್ಯದ a ಯ ಮೌಲ್ಯದ ಮೇಲೆ ಆಗುತ್ತದೆ
ನಂತರ a ಯ ಮೌಲ್ಯ ಹೆಚ್ಚಾಗುತ್ತದೆ
ಈಗ ಇಲ್ಲಿ ನಾವು a ಯ ಮೌಲ್ಯವನ್ನು ನೋಡಿದರೆ ಅದು ಒಂದು ಜಾಸ್ತಿಯಾಗಿರುವುದನ್ನು ಗಮನಿಸಬಹುದು
ವ್ಯತ್ಯಾಸವನ್ನು ಗುರುತಿಸಲು ನಾವು a ಯ ಮೌಲ್ಯವನ್ನು ಪುನಃ ಒಂದು ಎಂದು ಇನಿಶಿಯಲೈಸ್ ಮಾಡುತ್ತೇವೆ
ನಾವೀಗ ಪ್ರಿಫಿಕ್ಸ್ ಇಂಕ್ರಿಮೆಂಟ್ ಆಪರೇಟರ್ ನೋಡುತ್ತೇವೆ ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಎರಡು ಎಂದು ಸ್ಕ್ರೀನ್ ನ ಮೇಲೆ ಪ್ರಿಂಟ್ ಮಾಡುತ್ತದೆ
ಏಕೆಂದರೆ ಆಪರಂಡ್ ಇವ್ಯಾಲ್ಯುಯೇಟ್ ಆಗುವ ಮೊದಲು ಪ್ರಿಫಿಕ್ಸ್ ಆಪರೇಶನ್ ಆಗುತ್ತದೆ
ಹಾಗಾಗಿ a ಯ ಮೌಲ್ಯವನ್ನು ಒಂದರಿಂದ ಹೆಚ್ಚಿಸಿ ನಂತರ ಪ್ರಿಂಟ್ ಮಾಡುತ್ತದೆ
a ಯ ಮೌಲ್ಯದಲ್ಲಿ ಬದಲಾವಣೆ ಇದೆಯೇ ಎಂದು ತಿಳಿಯಲು ಪುನಃ a ಯನ್ನು ಪ್ರಿಂಟ್ ಮಾಡುತ್ತೇವೆ
ಈಗ ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ
ಕೆಳಗಿನ ಸಾಲುಗಳನ್ನು ನಾನು ಕಮೆಂಟ್ ಮಾಡುತ್ತೇನೆ
ಸ್ಲ್ಯಾಶ್ ಆಸ್ಟರಿಕ್ಸ್ ಆಸ್ಟರಿಕ್ಸ್ ಸ್ಲ್ಯಾಶ್ ಎಂದು ಟೈಪ್ ಮಾಡಿ
ಸೇವ್ ಅನ್ನುಒತ್ತಿ
ನಾನು ನನ್ನ ಫೈಲ್ ಅನ್ನು ಐ ಎನ್ ಸಿ ಆರ್ ಡಿ ಇ ಸಿ ಆರ್ ಡಾಟ್ ಸಿ ಎಂದು ಟೈಪ್ ಮಾಡಿದ್ದೇನೆ
ನಿಮ್ಮ ಕೀಬೋರ್ಡ ನಲ್ಲಿCtrl Alt ಮತ್ತು T ಕೀ ಗಳನ್ನು ಒಮ್ಮೆಗೇ ಒತ್ತಿ ಟರ್ಮಿನಲ್ ವಿಂಡೊ ಅನ್ನು ಓಪನ್ ಮಾಡಿ
ಕಂಪೈಲ್ ಮಾಡಲು ಹೀಗೆ ಟರ್ಮಿನಲ್ ನಲ್ಲಿ ಟೈಪ್ ಮಾಡಿ
ಜಿಸಿಸಿ ಸ್ಪೇಸ್ incrdecrಸಿಎ ಸ್ಪೇಸ್ o ಇನ್ಕಾರ್ ಜಿಸಿಸಿ ಸ್ಪೇಸ್ ಐ ಎನ್ ಸಿ ಆರ್ ಡಿ ಇ ಸಿ ಆರ್ ಡಾಟ್ ಸಿ ಸ್ಪೇಸ್ ಮೈನಸ್ ಒ ಸ್ಪೇಸ್ ಐ ಎನ್ ಸಿ ಆರ್
ಕೋಡ್ ಅನ್ನು ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಐ ಎನ್ ಸಿ ಆರ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಸ್ಕ್ರೀನ್ ನ ಮೇಲೆ ಔಟ್ ಪುಟ್ ತೋರಿಸುತ್ತದೆ
ಇದು a ಅನ್ನು ಪ್ರಿಂಟ್ ಮಾಡಿದಾಗ ಬರುವ ಔಟ್ ಪುಟ್
ಇದು a ಅನ್ನು ಪ್ರಿಂಟ್ ಮಾಡಿದಾಗ ಬರುವ ಔಟ್ ಪುಟ್
ಔಟ್ ಪುಟ್ ನಾವು ಮೊದಲೇ ಚರ್ಚಿಸಿದಂತಿರುವುದನ್ನು ನೋಡಬಹುದು
ಈಗ ಉಳಿದ ಪ್ರೊಗ್ರಾಮ್ ಗೆ ಹಿಂದಿರುಗೋಣ
ನಾನೀಗ ಪೋಸ್ಟ್ ಫಿಕ್ಸ್ ಮತ್ತು ಪ್ರಿ ಫಿಕ್ಸ್ ಡಿಕ್ರೀಮೆಂಟ್ ಆಪರೇಟರ್ ಗಳನ್ನು ವಿವರಿಸುತ್ತೇನೆ
ಇಲ್ಲಿ ಮತ್ತು ಇಲ್ಲಿಂದ ಮಲ್ಟಿಲೈನ್ ಕಮೆಂಟ್ ಅನ್ನು ತೆಗೆಯಿರಿ
ಪುನಃ ನಾವು a ಗೆ ಒಂದು ಎಂದು ಮೌಲ್ಯವನ್ನು ಕೊಡುತ್ತೇವೆ
ಈ ಪ್ರಿಂಟ್ಫ್ ಸ್ಟೇಟ್ಮೆಂಟ್ ಮೊದಲೇ ವಿವರಿಸಿದಂತೆ ಒಂದು ಎಂದು ಔಟ್ ಪುಟ್ ತೋರಿಸುತ್ತದೆ
ಇದು ಪೋಸ್ಟ್ ಫಿಕ್ಸ್ ಆಪರೇಶನ್ ಆಗಿರುವುದರಿಂದ ಆ ಇವ್ಯಾಲ್ಯುಯೇಟ್ ಆದ ನಂತರ a ಯ ಮೌಲ್ಯವು ಒಂದು ಕಡಿಮೆಯಾಗುತ್ತದೆ ಮುಂದಿನ ಸ್ಟೇಟ್ಮೆಂಟ್ a ಯ ಮೌಲ್ಯವನ್ನು ಸೊನ್ನೆ ಎಂದು ಪ್ರಿಂಟ್ ಮಾಡುತ್ತದೆ
ಈಗ a ನ ಮೌಲ್ಯವು ಒಂದು ಕಡಿಮೆ ಆಗಿದೆ
ಈಗ ಪ್ರಿಫಿಕ್ಸ್ ಡಿಕ್ರಿಮೆಂಟ್ ಆಪರೇಟರ್ ಅನ್ನು ಗಮನಿಸೋಣ
ಇದು ಪ್ರಿಫಿಕ್ಸ್ ಆಪರೇಶನ್ ಆಗಿರುವುದರಿಂದ ಈ ಪ್ರಿಂಟ್ಫ್ ಸ್ಟೇಟ್ಮೆಂಟ್ ನ ಔಟ್ ಪುಟ್ ಸೊನ್ನೆ ಆಗಿರುತ್ತದೆ
ಆಪರಂಡ್ ಇವ್ಯಾಲ್ಯುಯೇಟ್ ಆಗುವ ಮೊದಲು ಪ್ರಿಫಿಕ್ಸ್ ಆಪರೇಶನ್ ಆಗುತ್ತದೆ
ಈ printfಸ್ಟೇಟ್ಮೆಂಟ್ ನ ಔಟ್ ಪುಟ್ ಸೊನ್ನೆ
a ನ ಮೌಲ್ಯದಲ್ಲಿ ಪುನಃ ಬದಲಾವಣೆ ಮಾಡಿಲ್ಲ
ರಿಟರ್ನ್ ಝೀರೋ ಎಂದು ಟೈಪ್ ಮಾಡಿ ಮತ್ತು ಕ್ಲೋಸಿಂಗ್ ಕರ್ಲಿ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಸೇವ್ ಅನ್ನು ಒತ್ತಿ
ಟರ್ಮಿನಲ್ ಗೆ ಹಿಂತಿರುಗಿ
ಕಂಪೈಲ್ ಮಾಡಲು ಜಿಸಿಸಿ ಸ್ಪೇಸ್ incrdecrಸಿಎ ಸ್ಪೇಸ್ o ಸ್ಪೇಸ್ ಇನ್ಕಾರ್ ಜಿಸಿಸಿ ಸ್ಪೇಸ್ ಐ ಎನ್ ಸಿ ಆರ್ ಡಿ ಇ ಸಿ ಆರ್ ಡಾಟ್ ಸಿ ಸ್ಪೇಸ್ ಮೈನಸ್ ಒ ಸ್ಪೇಸ್ ಐ ಎನ್ ಸಿ ಆರ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಐ ಎನ್ ಸಿ ಆರ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಇದು ಆ ಅನ್ನು ಪ್ರಿಂಟ್ ಮಾಡಿದಾಗ ಬರುವ ಔಟ್ ಪುಟ್
ಇದು a ಅನ್ನು ಪ್ರಿಂಟ್ ಮಾಡಿದಾಗ ಬರುವ ಔಟ್ ಪುಟ್
ಇಂಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಆಪರೇಟರ್ ಗಳು ಹೇಗೆ ಕೆಲಸ ಮಾಡುತ್ತವೆ ಎಂದು ನಾವು ನೋಡಿದೆವು
ಇದೇ ಪ್ರೊಗ್ರಾಮ್ ಅನ್ನು c ನಲ್ಲಿ ಬರೆಯುವುದಾದರೆ c ಪ್ರೊಗ್ರಾಮ್ ನಲ್ಲಿಯೇ ಕೆಲವು ಬದಲಾವಣೆ ಮಾಡಬಹುದು
ಎಡಿಟರ್ ಗೆ ಹಿಂತಿರುಗೋಣ
ಇದು cಕೋಡ್ ಇರುವ ಫೈಲ್
ಇಲ್ಲಿರುವ ಹೆಡರ್ c ಫೈಲ್ ನ ಹೆಡರ್ ಗಿಂತ ಭಿನ್ನವಾಗಿರುವುದನ್ನು ಗಮನಿಸಬಹುದು
ಯೂಸಿಂಗ್ ನೇಮ್ ಸ್ಪೇಸ್ ಸ್ಟೇಟ್ಮೆಂಟ್ ಕೂಡಾ ಇದೆ
ಮತ್ತು cನ ಔಟ್ ಪುಟ್ ಸ್ಟೇಟ್ಮೆಂಟ್ ಸಿಔಟ್ ಎಂದು ಇರುವುದನ್ನು ಗಮನಿಸಿ
ಈ ವ್ಯತ್ಯಾಸಗಳನ್ನು ಹೊರತುಪಡಿಸಿ ಎರಡೂ ಕೋಡ್ ಗಳೂ ಒಂದೇ ರೀತಿಯಾಗಿದೆ
ಫೈಲ್ ಅನ್ನು ಸೇವ್ ಮಾಡಿ
ಫೈಲ್ ಡಾಟ್ cppಎಂಬ ಎಕ್ಸ್ಟೆಂಶನ್ ನೊಂದಿಗೆ ಸೇವ್ ಆಗಿದೆ
ಕೋಡ್ ಅನ್ನು ಕಂಪೈಲ್ ಮಾಡೋಣ
ಟರ್ಮಿನಲ್ ಅನ್ನು ಓಪನ್ ಮಾಡಿ g ಸ್ಪೇಸ್ incrdecಸಿಪಿಪಿ ಸ್ಪೇಸ್ o ಸ್ಪೇಸ್ ಇನ್ಕಾರ್ ಜಿ ಸ್ಪೇಸ್ ಐ ಎನ್ ಸಿ ಆರ್ ಡಿ ಇ ಸಿ ಆರ್ ಡಾಟ್ ಸಿಪಿಪಿ ಸ್ಪೇಸ್ ಮೈನಸ್ ಒ ಸ್ಪೇಸ್ ಐ ಎನ್ ಸಿ ಆರ್ ಎಂದು ಟೈಪ್ ಮಾಡಿ
Enter ಕೀಯನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಐ ಎನ್ ಸಿ ಆರ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಸ್ಕ್ರೀನ್ ನ ಮೇಲೆ ಔಟ್ ಪುಟ್ ಕಾಣುತ್ತದೆ
ಇದು c ಪ್ರೊಗ್ರಾಮ್ ನ ಔಟ್ ಪುಟ್ ನಂತೆಯೇ ಇರುವುದನ್ನು ನೋಡಬಹುದು
ನಾವೀಗ ಟೈಪ್ ಕಾಸ್ಟಿಂಗ್ ನ ಬಗೆಗೆ ತಿಳಿಯೋಣ
ಇದನ್ನು c ಮತ್ತು cನಲ್ಲಿ ಒಂದೇ ರೀತಿಯಲ್ಲಿ ಉಪಯೋಗಿಸಬಹುದು
ಒಂದು ಟೈಪ್ ನ ವೇರಿಯೇಬಲ್ ಅನ್ನು ಬೇರೊಂದು ಟೈಪ್ ನಂತೆ ವರ್ತಿಸುವಂತೆ ಮಾಡಲು ಟೈಪ್ ಕಾಸ್ಟಿಂಗ್ ಅನ್ನು ಉಪಯೋಗಿಸುತ್ತಾರೆ
ಟೈಪ್ ಕಾಸ್ಟ್ ಮಾಡಲು ನಮಗೆ ಬೇಕಾದ ಡಾಟಾ ಟೈಪ್ ಅನ್ನು ಪ್ಯಾರಾಂಥಿಸಿಸ್ ನ ಒಳಗೆ ಬರೆಯಬೇಕು
ಈ ಕಾಸ್ಟ್ ಅನ್ನು ನಾವು ಕಾಸ್ಟ್ ಮಾಡಬೇಕಾದ ವೇರಿಯೇಬಲ್ ನ ಎದುರು ಬೆರೆಯಬೇಕು
ಈ ಟೈಪ್ ಕಾಸ್ಟ್ ಒಂದೇ ಆಪರೇಶನ್ ಗೆ ಮಾತ್ರ ಮಾನ್ಯವಾಗಿರುತ್ತದೆ
ಈಗ ವೇರಿಯೇಬಲ್ ಆ ಒಂದು ಆಪರೇಶನ್ ನಲ್ಲಿ ಫ್ಲೋಟ್ ವೇರಿಯೇಬಲ್ ಆಗಿ ವರ್ತಿಸುತ್ತದೆ
ನಾನೀಗಾಗಲೇ ಬರೆದ ಒಂದು ಉದಾಹರಣೆಯು ಇಲ್ಲಿದೆ
ಕೋಡ್ ಅನ್ನು ವಿವರಿಸುತ್ತೇನೆ
ಮೊದಲು a ಮತ್ತು b ಯನ್ನು ಇಂಟಿಜರ್ ಎಂದು ಮತ್ತು c ಯನ್ನು ಫ್ಲೋಟ್ ಎಂದೂ ಡಿಕ್ಲೇರ್ ಮಾಡೋಣ
a ಗೆ ಮೌಲ್ಯ ಐದು ಮತ್ತು b ಗೆ ಮೌಲ್ಯ ಎರಡು ಎಂದೂ ಕೊಟ್ಟಿದ್ದೇವೆ
a ಮತ್ತು b ಯನ್ನು ಉಪಯೋಗಿಸಿ ಕಾರ್ಯವನ್ನು ಮಾಡೋಣ
a ಯನ್ನು b ಇಂದ ಭಾಗಿಸೋಣ
ಫಲಿತಾಂಶವನ್ನು c ಯಲ್ಲಿ ಇಡೋಣ
ಎರಡು ಡೆಸಿಮಲ್ ಪ್ಲೇಸ್ ಗಳ ಪ್ರಿಸಿಶನ್ ಅನ್ನು ಸೂಚಿಸಲು ಪರ್ಸಂಟ್ ಟು ಎಫ್ ಅನ್ನು ಉಪಯೋಗಿಸಿದ್ದೇ೧ವೆ
ಎರಡು ಪಾಯಿಂಟ್ ಐದು ಸೊನ್ನೆ ಯ ಬದಲು ಎರಡು ಪಾಯಿಂಟ್ ಸೊನ್ನೆ ಸೊನ್ನೆ ಎಂದು ಫಲಿತಾಂಶ ತೋರಿಸುತ್ತದೆ
a ಮತ್ತು b ಗಳು ಇಂಟಿಜರ್ ಗಳಾಗಿರುವುದರಿಂದ ಫ್ರ್ಯಾಕ್ಷನಲ್ ಭಾಗವು ಮೊಟಕಾಗಿದೆ
ಸರಿಯಾದ ಫಲಿತಾಂಶ ಪಡೆಯಬೇಕಾದರೆ ಎರಡರಲ್ಲಿ ಒಂದು ಆಪರಂಡ್ ಅನ್ನು ಫ್ಲೋಟ್ ಗೆ ಟೈಪ್ ಕಾಸ್ಟ್ ಮಾಡಬೇಕು
ಇಲ್ಲಿ ನಾವು a ಯನ್ನು ಫೋಟ್ ಗೆ ಟೈಪ್ ಕಾಸ್ಟ್ ಮಾಡುತ್ತಿದ್ದೇವೆ
ಈಗ c ಯಲ್ಲಿ ಸರಿಯಾದ ಫಲಿತಾಂಶವು ಇರುತ್ತದೆ
ಈಗ ಸರಿಯಾದ ಭಾಗಾಕಾರದ ಫಲಿತಾಂಶವು ತೋರಿಸುತ್ತದೆ
ನಾವು ಅಂದುಕೊಂಡಂತೆ ಫಲಿತಾಂಶವು ಎರಡು ಪಾಯಿಂಟ್ ಐದು ಸೊನ್ನೆ
ರಿಟರ್ನ ಝೀರೋ ಎಂದು ಟೈಪ್ ಮಾಡಿ ಮತ್ತು ಕರ್ಲಿ ಬ್ರಾಕೆಟ್ ಅನ್ನು ಟೈಪ್ ಮಾಡಿ
ಸೇವ್ ಅನ್ನು ಒತ್ತಿ
ಫೈಲ್ ಅನ್ನು ಡಾಟ್ ಸಿ ಎಂಬ ಎಕ್ಸ್ಟೆಂಶನ್ ನೊಂದಿಗೆ ಸೇವ್ ಮಾಡಿ
ನಾನು ನನ್ನ ಫೈಲ್ ಅನ್ನು ಟೈಪ್ ಕಾಸ್ಟ್ ಡಾಟ್ ಸಿ ಎಂದು ಸೇವ್ ಮಾಡಿದ್ದೇನೆ
ಟರ್ಮಿನಲ್ ಅನ್ನು ಒಪನ್ ಮಾಡಿ
ಕಂಪೈಲ್ ಮಾಡಲು ಜಿಸಿಸಿ ಸ್ಪೇಸ್ typecastಸಿಎ ಸ್ಪೇಸ್ o ಸ್ಪೇಸ್ ಟೈಪ್ ಜಿಸಿಸಿಸ್ಪೇಸ್ ಟೈಪ್ ಕಾಸ್ಟ್ ಡಾಟ್ ಸಿ ಸ್ಪೇಸ್ ಮೈನಸ್ ಒ ಸ್ಪೇಸ್ ಟೈಪ್ ಎಂದು ಟೈಪ್ ಮಾಡಿ
Enter ಕೀಯನ್ನು ಒತ್ತಿ
ಎಕ್ಸಿಕ್ಯೂಟ್ ಮಾಡಲು ಡಾಟ್ ಸ್ಲ್ಯಾಶ್ ಟೈಪ್ ಎಂದು ಟೈಪ್ ಮಾಡಿ Enter ಕೀಯನ್ನು ಒತ್ತಿ
ಔಟ್ ಪುಟ್ ಸ್ಕ್ರೀನ್ ನ ಮೇಲೆ ಕಾಣುತ್ತದೆ
ಎರಡೂ ಫಲಿತಾಂಶವನ್ನು ನೋಡಿದ ಮೇಲೆ ಟೈಪ್ ಕಾಸ್ಟ್ ನ ಪರಿಣಾಮವನ್ನು ತಿಳಿಯಬಹುದು
ಈಗ ಟ್ಯುಟೋರಿಯಲ್ ನ ಸಾರಾಂಶ ತಿಳಿಯೋಣ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿತ ಅಂಶಗಳು160 ಇಂಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಆಪರೇಟರ್ ಗಳನ್ನು ಉಪಯೋಗಿಸುವುದು ಹೇಗೆ
ಪೋಸ್ಟ್ ಫಿಕ್ಸ್ ಮತ್ತು ಪ್ರಿ ಫಿಕ್ಸ್ ಗಳ ವಿವಿಧ ರೋಪಗಳನ್ನು ಕಲಿತೆವು
ಮತ್ತು ಟೈಪ್ ಕಾಸ್ಟಿಂಗ್ ಮತ್ತು ಅದನ್ನು ಉಪಯೋಗಿಸುವ ವಿಧಾನವನ್ನು ಕಲಿತೆವು
ಈ ಕೆಳಗಿನ ಎಕ್ಸ್ಪ್ರೆಶನ್ ಗಳನ್ನು ಬಗೆಹರಿಸಲು ಪ್ರೊಗ್ರಾಮ್ ಅನ್ನು ಅಸೈನ್ಮೆಂಟ್ ಆಗಿ ಬರೆಯಿರಿ
a ಡಿವೈಡೆಡ್ ಬೈ b ಪ್ಲಸ್ c ಡಿವೈಡೆಡ್ ಬೈ ದ್
ಆ ಬ್ c ಮತ್ತು d ಗಳ ಮೌಲ್ಯವನ್ನು ಯೂಸರ್ ನಿಂದ ಪಡೆಯಬೇಕು
ಸರಿಯಾದ ಭಾಗಾಕಾರವನ್ನು ಮಾಡಲು ಟೈಪ್ ಕಾಸ್ಟಿಂಗ್ ಅನ್ನು ಉಪಯೋಗಿಸಿ
ಕೆಳಗಿನ ಲಿಂಕ್ ನಲ್ಲಿರುವ ವೀಡಿಯೋವನ್ನು ನೋಡಿರಿ
ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಅನ್ನು ವಿವರಿಸುತ್ತದೆ
ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಇದನ್ನು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಗಾರವನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ
ಹೆಚ್ಚಿನ ಮಾಹಿತಿಗಾಗಿcontactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಟಾಕ್ ಟು ಎಟೀಚರ್ ಪ್ರೊಜಕ್ಟ್ ನ ಒಂದು ಭಾಗವಾಗಿದೆ
ಇದುರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ
ಈ ನಿಯೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯು ಸ್ಪೋಕನ್ ಹೈಫನ್ ಟ್ಯುಟೋರಿಯಲ್ ಡಾಟ್ ಒ ಆರ್ ಜಿ ಸ್ಲ್ಯಾಶ್ ಎನ್ ಎಮ್ ಇ ಐ ಸಿ ಟಿ ಹೈಫನ್ ಇಂಟ್ರೊ ಎಂಬ ಲಿಂಕ್ ನಲ್ಲಿ ದೊರೆಯುತ್ತದೆ
ಈ ಟ್ಯುಟೋರಿಯಲ್ ನ ಅನುವಾದಕಿ ಬೆಂಗಳೂರಿನಿಂದ ಚೇತನಾ
ಇದರ ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು